ಈ ದೃಶ್ಯವು ನೋಡಲು ತುಂಬಾ ಸುಂದರವಾಗಿ ಕಾಣ್ತಾ ಇದೆ ಮತ್ತು ಇದು ನೋಡಲು ತುಂಬಾ ಅದ್ಭುತವಾಗಿ ಕಾಣ್ತಾ ಇದೆ ಇದರ ಸುತ್ತಲೂ ಗಿಡ ಮರಗಳು ಕಾಣ್ತಾ ಇವೆ.

ಈ ಕಟ್ಟಡವು ನಾಲಕ್ಕು ಫ್ಲೋರ್ ನದು ಆಗಿದೆ ಮತ್ತು ಇದರ ಕೆಳಗಡೆ ಒಂದು ಮೆಡಿಕಲ್ ಶಾಪ್ ಕಾಣುತಯಿದೆ ಮತ್ತು ಎ.ಟಿ.ಎಂ. ಕಾಣುತಾಯಿದೆ ಈ ಕಟ್ಟಡ ಮೇಲೆ ಒಂದು ಟವರ್ ಕಾನುತಾಯಿದೆ ಮತ್ತು ಆಕಾಶ ನೋಡಲು ತುಂಬಾ ಸುಂದರವಾಗಿ ಕಾನುತಾಯಿದೆ.

ಒಳಗಡೆ ಅದ್ಬುತವಾದ ದೃಶ್ಯಗಳು ಇರಬಹುದು ಮತ್ತು ಇದರ ಬಣ್ಣ ಮೇಲೆ ನೀಲಿ ಆಗಿದೆ ಮತ್ತು ಬಿಳಿ ಆಗಿದೆ ಒಳಗಡೆ ಪರಿಷೆಗಳು ತುಂಬಾ ಸುಂದರವಾಗಿ ಕಾಣುತ್ತಿವೆ ಒಳಗಡೆ ಅದ್ಬುತವಾದ ದೃಶ್ಯಗಳು ಪಡಿಯುತ್ತಿವೆ.

ಈ ಚಿತ್ರವು ತುಂಬಾ ಅದ್ಭುತವಾಗಿ ಕಾಣ್ತಾ ಇದೆ ಇದು ಟಾಂಗಾ ಸ್ಕಿನ್ ಕಾಣ್ತಾ ಇದೆ ಸುತ್ತಮುತ್ತಲು ಹಸಿರು ಕಾಣ್ತಾ ಇದೆ ನೋಡಲು ತುಂಬಾ ಅದ್ಭುತವಾಗಿ ಕಾಣ್ತಾ ಇದೆ ಕಾಣ್ತಾ ಮೇಲ್ಗಡೆ ಒಂದು ಐದು ಆರು ಹದ್ದು ಕಾಣ್ತಾ ಇದೆ ಇದ ಚಿತ್ರವು ಬಹಳ ಸುಂದರವಾಗಿ ಕಾಣ್ತಾ ಇದೆ.

ಮತ್ತು ಇಲ್ಲ ಗೋಡೆ ಮೇಲೆ ಹಲವರು ಪೋಸ್ಟರ್ಗಳನ್ನು ಹಚ್ಚಿದ್ದಾರೆ ಅದು ನೋಡೋದು ತುಂಬಾ ಅದ್ಭುತವಾಗಿ ಕಾಣುತ್ತಿದೆ ಈ ರೂಮ್ ತುಂಬಾ ಅದ್ಭುತವಾಗಿ ಕಾಣುತ್ತಿದೆ.

ಇದು ಒಂದು ಬಿಲ್ಡಿಂಗ್ ಆಗಿದೆ. ನೋಡಲು ಎಷ್ಟ್ಟು ಸುಂದರವಾಗಿ ಕಾಣುತ್ತಿದ್ದೆ. . ಪಕ್ಕದಲ್ಲಿ ಗಿಡಗಳನ್ನು ಕೂಡ ನೋಡಬಹುದು.